ಪೆಟ್ರೋಲ್ ಬಂಕ್ ಅಲ್ಲಿ ಫೋನ್ ಯೂಸ್ ಮಾಡ್ಬಾರ್ದು ಅಂತ ಹೇಳಿರ್ತಾರೆ ಅಲ್ಲಿ ಆದ್ರೂನು ಯೂಸ್ ಮಾಡ್ತಾರೆ ಫೋನ್ ನ .

ನಮ್ ಸ್ಕೂಲ್ ಲೈಫ್ ಬಂದ್ಬಿಟ್ಟು ಯಬ್ಬಾ ಏಣಿಸ್ಕೊಬೇಕು ಹೆಂಗ ಇರತ್ತಿತು ಅಂತ ಅಂದ್ರೆ ಡೈಲಿ ಹತ್ ಗಂಟೆಗ್ ಸ್ಕೂಲಿಗ್ ಹೋಗ್ಬೇಕು ಅಲ್ಲಿ ಮೇಡಂ ಹೊಡ್ದಿದಾರೆ ಅಂದ್ರೆ ನೆಕ್ಸ್ಟ್ ಡೇ ಸ್ಕೂಲಿಗ್ ಹೋಗ್ತಾ ಇರ್ಲಿಲ್ಲ ಮತ್ತೆ ಅಮ್ಮ ಹೊಡೆದು ನೆಕ್ಸ್ಟ್ ಡೇ --

ನಾವ್ ಯಾವಾದರೂ ಪ್ಲೇಸ್ ಗೆ ಹೋಗಿದ್ದಿವಿ ಅಂದ್ರೆ ನೀರ್ ಇರತಲ್ಲ ಎಲ್ಲಾದ್ರೂ ನೋಡಿದೀವಿ ಅಂದ್ರೆ ನೀರಲ್ ಆಡ್ಬೇಕು ಆಡ್ಬೇಕು ಅನ್ಸುತ್ತೆ ಒಬ್ಬೊಬ್ಬರಿಗೆ ನೀರಲ್ ಇಳಿಯೋಕೆ ಭಯ ಆಗತಿರತ್ತೆ ನೀರಲ್ ಆಡ್ಬೇಕು ಎಂಜಾಯ್ ಮಾಡಬೇಕು ಅಂತ ಫುಲ್ ಫೀಲಿಂಗ್ಸ್ ಇರ್ತವೆ ಬಟ್ ನೀರಲ್ ಇಳಿಯೋಕೆ ಭಯ ಆಗತಿರತ್ತೆ .

ನಾವ್ ಯಾವದಾದ್ರು ಹೋಟೆಲ್ಗೆ ಹೋದಾಗೆ ಯೆಸ್ಟ್ ಬೇಕು ಅಷ್ಟೇ ಆರ್ಡರ್ ಮಾಡಬೇಕು ಜಾಸ್ತಿ ಜಾಸ್ತಿ ಆರ್ಡರ್ ಮಾಡಿ ಯೆಸ್ಟ್ ಬೇಕೋ ಅಷ್ಟೇ ತಗೊಂಡ್ರೆ ಒಳ್ಳೇದೇ ಅಲ್ಲ ವೇಸ್ಟ್ ಮಾಡ್ಬಾರ್ದು ಫುಡ್ನ .

ಜಾಸ್ತಿ ಜಾಸ್ತಿ ಆರ್ಡರ್ ಮಾಡೋದು ಅಷ್ಟ್ ಅಷ್ಟ್ ಊಟ ಅಲ್ಲೇ ಹಂಗೆ ಬಿಟ್ ಬರೋದು ಬಡೋರಿಗೆ ಊಟನೇ ಇರೋದಿಲ್ಲ ಒಂದ್ ತುತ್ತು ಅನ್ನ ಸಿಗೋದಿಲ್ಲ ಅವ್ರಿಗೆ ನಾವ್ ಅಲ್ಲಿ ನೋಡಿದ್ರೆ ಅಸ್ಟ್ ಅಸ್ಟ್ ವೇಸ್ಟ್ ಮಾಡಿ ಬರ್ತೀವಿ ಅದನ್ನ ವೇಸ್ಟ್ ಮಾಡ್ಬಾರ್ದು ಅಂತ ಅಷ್ಟೇ.

ಫ್ರೆಂಡ್ಸ್ ಎಲ್ಲಾ ಗ್ರೂಪ್ ಮಾಡ್ಕೊಂಡು ಅದೆಲ್ಲ ತಿಳ್ಕೊಂಡು ಅದರ ಬಗ್ಗೆ ಪ್ರಾಜೆಕ್ಟ್ ಎಲ್ಲಾ ಮಾಡಿ ಸಬ್ ಮಿಟ್ ಮಾಡ್ತಿವಿ ನಮ್ಗ್ ಏನ್ ಗೊತ್ತಿಲ್ಲ ಅಂದ್ರೂನು ಫಸ್ಟ್ ಎಲ್ಲಾ ತಂದ್ಕೊಂಡ್ ಇರ್ತಿವಿ ನೋಡು ಅದು ಫುಲ್ ಖುಷಿ ಆಗ್ತಿರುತ್ತೆ ಅಲ್ವಾ.

ಏನ್ ತಗೋ ಬಾ ಅಂದ್ರೆ ಏನ್ ತಂದಿದೀಯ ಅಂತ ಅಂದೇಳಿ ಮತ್ತೆ ರಿಟರ್ನ್ ಕಳಿಸ್ತಾರೆ ಮತ್ತೆ ತಗೊಂಡ್ ಬರ್ತಾರೆ ರಿಟರ್ನ್ ಎಷ್ಟು ಬೈತಿರ್ತಾರೆ ನೀವ್ ಓದೋ ಹುಡ್ಗಿಯರಾಗಿ ಏನ್ ನೆನ್ಪ್ ಇಟ್ಕೊಂಡಿರಲ್ಲ ಅಂತ.

ಆಹ್ಹ್ ಸ್ಟಾರ್ಟ್ ಆದ್ಮೇಲೆ ಇರೋದು ವಿಶಿಲ್ ಹೊಡೆಯೋದು ಎಷ್ಟು ಹಿಂಸೆ ಮಾಡ್ತಿರ್ತಾರೆ ಅಂತಂದ್ರೆ ಅದನ್ನ ನೋಡೋಕು ಬಿಡಲ್ಲ ಅಂತ ಪರಿ ಅರಿಚ್ತಾ ಇರ್ತರೆ ಪಕ್ಕನೆ ಕುತ್ಕೊಂಡು.

ಬುಕ್ಸ್ ಹೊಸ ಹೊಸವ್ ತಗೊಂತಿರಬೇಕು ಯಾಕಂದ್ರೆ ಜನರಲ್ ನೊಲೆಜ್ ಜಾಸ್ತಿ ಆಗುತ್ತೆ ಯಾರಾದ್ರೂ ಬಂದಿರ್ತಾರೆ ಹೇಳೋಕೆ ಈವಾಗ್ ಬಂದಿದೆ ಈ ಬುಕ್ ಓದಿದ್ರೆ ಚೆನ್ನಾಗಿರುತ್ತೆ ಅಂತ್ನ್ಥ್ ಹೇಳೋಕೆ ಬಂದಿರ್ತಾರೆ ಆ ಬುಕ್ಸ್ ಎಲ್ಲಾ ತಗೋಬೇಕುಯಾಕಂದ್ರೆ ಜನರಲ್ ನೊಲೆಜ್ ಜಾಸ್ತಿ ಆಗುತ್ತೆ ನಮಗೆ ಇದಾಗುತ್ತೆ ಫ್ರೀ ಟೈಮೆ ಲ್ಲಿ ಓಡ್ಕೊಂತಾ ಕುತ್ಕೊಂಡ್ರೆ ನಮಗೆ ಒಳ್ಳೇದು ಮ್--

ಆದ್ರೂ ಫಸ್ಟ್ ಬರೋಕ್ ಆಗ್ಲಿಲ್ಲ ಅಂದ್ರೆ ಎಷ್ಟು ಬೇಜಾರಾಗ್ತಾವೆ ಅಂದ್ರೆ ಇಷ್ಟು ದಿನ ಪ್ರಾಕ್ಟೀಸ್ ಮಾಡಿರೋದೆಲ್ಲ ಹೊಯ್ತು ಅಲ್ಲ ಅನ್ನೋ ಬೇಜಾರು ಇಲ್ಲಾಂದ್ರೆ ಗೆದ್ದಿವಿ ಅಂತಂದ್ರೆ ಎಷ್ಟು ಖುಷಿ ಅಂದ್ರೆ ಎಲ್ಲಾರ್ ಕಿಂಥ ಖುಷಿಯಾಗಿ ನಾವೇ ಇರ್--

ಗ್ರೂಪ್ ಫೋಟೋ ನಾವು ಕಾಲೇಜುಲ್ ಹೊದ್ರುನು ಗ್ರೂಪ್ ಫೋಟೋ ತಕೊಂತೀವಿ ಫ್ರೆಂಡ್ಸ್ ಜೊತೆ ಹೊರಗಡೆ ಹೊದ್ರುನು ಗ್ರೂಪ್ ಫೋಟೋ ತಕೊಂತೀವಿ ಆಂಡ್ ಫ್ಯಾಮಿಲಿ ಜೊತೆ ಹೊರಗಡೆ ಹೊದ್ರುನು ಗ್ರೂಪ್ ಫೋಟೋ ತಕೊಂತೀವಿ. ಎಲ್ಲರೂ ನಾರ್ಮಲ್ ಆಗಿ ಈವಾಗ್ ಬಂದು ಏನಾರ ಮೆಮೊರಿಸ್ ಉಳ್ಕೊಬೇಕು ಅಂತ ಅಂದ್ರೆ ಎಲ್ಲರೂ ಗ್ರೂಪ್ ಫೋಟೋ ಹಿಡ್ಕೊಂಡೆ ಬರ್ತೀವಿ ಯಾಕಂದ್ರೆ ಮೆಮೊರೀಸ್ ಆಗಿ ಲೈಫ್ ಲಾಂಗ್ ನಮಗೆ ಉಳಿದಿರತಲ್ವಾ.